ಇದು ಏನಪ್ಪಾ ಇಷ್ಟು ದೊಡ್ಡ್ ಮೆಟ್ಲುಗಳು ಮೇಕಂಟಾನು ಅದಲ್ಲ ಎಲ್ಲೊ ದೇವಸ್ಥಾನಕ್ ಹೋದಂಗ ಆಯ್ತದ .

ಪ್ರಕೃತಿ ನೋಡಕ ಬೆಟ್ಟ ಈಕಡೆ ಗಿಡ ಮರಗಳು ಮದ್ಯದಲ್ಲಿ ಹೂವುಗಳು ಚಲ್ಲಿರೋ ತರ ಕಾಣಸ್ತಾ ಅದ ಇದರನಲ್ಲೇ ನೀರು ಸಕತ್ ಅಗೆದ ಚನ್ನಾಗ್ ಆಟ ಆಡಬಹುದು ಎಲ್ರುವೆ --

ಇದು ಬತದ ಗಧ್ದಾ ಪೈರನ್ನೆಲ್ಲ ನಾಟಿ ಮಾಡ್ಯಾರ ಈಗ್ತಾನೇ ಚಿಗರ್ತ ಇದೆ ಎಲ್ಲ ಸುಮಾರಾಗಿ ಎಲ್ಲ ಭೂಮಿಲಿ ಎಲ್ಲ ಭತನೆ ಹಾಕಬಿಟ್ಟವರ ಅನ್ಸುತ್ತಾ ಇಲ್ಲಿ ನೋಡೋಕ್ ಅಷ್ಟು ಅಚ್ಚು ಹಸಿರುವಾಗಿ ಚನ್ನಗದ ಹಿಂದ್ಗಡೆ ಬೆಟ್ಟ ಇಲ್ಲಿ ಮುಂದ್ಗಡೆ ಮರ--

ಇದು ಸೇತುವೆ ಸೇತುವೆ ಇಂದ ನೀರು ಆಯ್ಕೊಂಡು ಹೋಗೋಕೆ ಆಗಲ್ಲ ಅಂತ ಹೇಳಿ ಒಂದು ಸೇತುವೆಯನ ಕೊಟ್ಟಾರ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ದಟ್ಟಕೊಂಡ್ ಹೋಗೋಕೆ ಸೇತುವೆ ಅನುಕೂಲ ಅಗೆದ.

ನಮ ಊರಲ್ಲಿ ಸಮಾಧಿ ಮೇಲೆ ಇತರ ಗೋರಿಗಳ್ಳು ಕಟ್ಟತಾರ ಅಲ್ಲ ಅದು ಏನ್ ಅನ್ಸುತ್ತಾ ಹಸಿರು ಗಿಡಗಳು ಮರಗಳು ಎಷ್ಟು ಚನ್ನಗದ ನೋಡಾಕ ಸೂಪರ್ ಆಗಿ ಕನ್ಸುತ್ತಾ --